ಮತ್ತು ಅವುಗಳನ್ನು ಸ್ಟೆಪ್ ವೈಸ ಸ್ಟೆಪ್ --

ಈ ದೃಶ್ಯದಲ್ಲಿ ನಾವು ಒಂದು ಮನೆಯನ್ನು ನೋಡಲಾಗಿದೆ ಅದಕ್ಕೆ ಮೇಲುಗಡೆ.

ಇದೊಂದು ಶಾಪ್ ಆಗಿದೆ ಶಾಪ್ ಓಪನ್ ಮಾಡಲಾಗಿದೆ.

ಸ್ಕೂಟಿಗಳು ಕಾಣಿಸ್ತಾ ಇದ್ದಾವೆ ಸೈಡಲ್ಲಿ ಒಂದು ಕಸದ ಬಾಕ್ಸ್ ಕಾಣಿಸ್ತಾ ಇದೆ.

ಒಂದ್ ಶಿಲ್ವಲ್ ಕಲರ್ ಹಂಡ್ ಇದೆ.

ಇದಕ್ಕೆ ಟ್ರಯಲ್ ಪ್ಯಾಲೇಸ್ ಎಂಬ ಒಂದು ಬೋಡಿದೆ.

ಆ ಎಮ್ಮೆಯ ಮಧ್ಯದಲ್ಲಿ ಒಬ್ಬ ಹೆಣ್ಣುಮಗಳು ಇದ್ದಾಳೆ.

ಈ ದೃಶ್ಯದಲ್ಲಿ ನಾವು ಒಂದು ಕಟ್ಟಿಂಗ್ --

ಮತ್ತು ಎರಡು ಕೆಂಪ್ ಲೈಟ್ ಗಳು ಕಾಣುತ್ತಿವೆ ಮತ್ತು ಸಿ_ಸಿ ಕ್ಯಾಮೆರಾ ಗಳಿವೆ.

ಬಟನ್ಸ್ ಗಳಿದ್ದಾವೆ ಸ್ಯಾನಿಟೈಸರ್ ಬಾಟಲ್ ಇದೆ ಮತ್ತು ಟೆಲಿಫೋನ್ ಇದೆ.

ಡೋರ್ ಇದೆ ಡೋರ್ ಓಪನ್ ಆಗಿದೆ ಸೈಡಲ್ಲಿ ಬಟನ್ಸ್ ಇದಾವೆ.

ಒಬ್ಬ ವ್ಯಕ್ತಿ ಕೈಯಲ್ಲಿ ಚೀಲ ಹಿಡ್ಕೊಂಡು ನಾಯಿಗೆ ಏನೋ ಒಂದು--

ಗಂಡು ಮಕ್ಕಳು ನಿಂತ್ಕೊಂಡಿದ್ದಾರೆ ಮತ್ತು ಬೈಕ್ ಗಳು ಇದಾವೆ ಮತ್ತು ಸೈಕಲ್ ಮೋಟರ್ ಇದೆ.

ಕಿಟಕಿ ಕಾಣ್ತಾವ್ ಇದ್ದಾವೆ ಮತ್ತು ಒಬ್ಬ ವ್ಯಕ್ತಿ ಮೇಲ್ಗಡೆ ಹೊಂಟಿದ್ದಾರೆ ಒಬ್ಬ ವ್ಯಕ್ತಿ ಕೆಳಗಡೆ ಬರ್ತಾ ಇದ್ದಾರೆ.